ಈ ಚಿತ್ರದಲ್ಲಿ ಒಂದು ಕಾರ್ ಗಳ ಅಂಗಡಿವಿದೆ.

ಹಲವಾರು ಜನರು ಪುಸ್ತಕವನ್ನು ಕೊಂಡುಕೊಳ್ಳಲು ಸಾಲಾಗಿ ನಿಂತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಜಿಮ್ ಇದೆ.

ಮತ್ತು ಹಲವಾರು ಕಬ್ಬಿಣದ ಡ್ರಿಲ್ ಗಳಿವೆ.

ಈ ಚಿತ್ರದಲ್ಲಿ ಹಾಲಿನ ಪದಾರ್ಥದ ಅಂಗಡಿಗಳಿವೆ.

ಒಬ್ಬ ವ್ಯಕ್ತಿಯು ಹೆಲ್ಮೆಟ್ ಹಿಡಿದು ನಿಂತಿದ್ದಾನೆ.

ಮತ್ತು ಈ ಕ್ರೀಡಾಕೂಟವನ್ನು ಅಲನ್ ಅಲಂಕರಿಸಲಾಗಿದೆ.

ಮತ್ತು ಗೋಡೆಯ ಮೇಲೆ ಸೂಚನಾ ಪಲಕಗಳಿದ್ದಾವೆ.

ಈ ಚಿತ್ರದಲ್ಲಿ ಒಂದು ಕೋಣೆ ಇದೆ.

ಈ ಜಿಮ್ಮು ಕಂದು ಕಪ್ಪು ಬಣ್ಣದಿಂದ ಮೇಲ್ಚಾವಣಿಯನ್ನು ಹೊಂದಿದೆ.

ಇವುಗಳಲ್ಲಿ ಬೂಸ್ಟ್ ಚಿಕನ್ ಮಸಾಲ ಮತ್ತು ಮ್ಯಾಗಿ ಪಾಕೆಟ್ ಗಳಿವೆ.

ಆ ಕಾಡು ಹಲವಾರು ಗಿಡ ಮರಗಳಿಂದ ಸಮೃದ್ಧವಾಗಿ ಹೊಂದಿಕೊಂಡಿದೆ.

ಮತ್ತು ಹಲವಾರು ವ್ಯಕ್ತಿಗಳು ಚಿತ್ರ ಕರಣ ಮಾಡುತ್ತಿದ್ದಾರೆ ಮತ್ತು --

ಈ ಚಿತ್ರದಲ್ಲಿ ಒಂದು ಉದ್ಯಾನವನದ ಮಳಿಗೆ ಇದೆ.

ಅವುಗಳಲ್ಲಿ ಬಿಳಿ ಬಣ್ಣದ ಬಸ್ಸುಗಳು ಹಲವು ಇದ್ದಾವೆ.

ಇದರ ಪಕ್ಕದಲ್ಲಿ ಒಂದು ಕೊಡೆ ಇದೆ.

ಅದರಲ್ಲಿ ಒಬ್ಬ ಕಾರಿನ ಒಳಗೆ ಇದ್ದಾನೆ.

ಆ ಮದುವೆ ಸಮಾರಂಭವು ವಿಜೃಂಭಣೆಯಿಂದ ಕೂಡಿದೆ.

ಈ ಚಿತ್ರದಲ್ಲಿ ಒಂದು ಜಿಮ್ ಇದೆ.

ಮತ್ತು ಹಲವು ಕೆಂಪು ಬಣ್ಣದ ಕೇಂದು ಬಣ್ಣದ ಚೇರ್ ಗಳಿಂದ ಕೂಡಿದೆ.

ಇದರ ಮುಂದೆ ಒಬ್ಬ ವ್ಯಕ್ತಿ ಆಟೋ ಚಲಾಯಿಸಲು ನಿಂತಿದ್ದಾನೆ.

ಮತ್ತು ಹಲವಾರು ವಿವಿಧ ವಿವಿಧ ಬಣ್ಣದ ಹೂಗಳಿವೆ.